ಇದರಲ್ಲಿ ಹಾಗೆ ಅದರ ಮೇಲೆ ನೀವು ದೊಡ್ಡದಾದ ಸೇತುವೆ ಸಹಿತ ಇದರಲ್ಲಿ ನೀವು ಗಮನಿಸಬಹುದು ತುಂಬಾ ದೊಡ್ಡದು ಅಂತ ಹೇಳಬಹುದು ಈ ಸೇತುವೆ.

ಹಾಗೆ ಇದರಲ್ಲಿ ಪೋಟ್ಗಳು ಸಹಿತ ಗಮನಿಸಬಹುದು ಹಾಗೆ ಇದರ ಸುತ್ತಮುತ್ತ ಲೈಟಿಂಗ್ಗಳನ್ನು ನೀವು ಗಮನಿಸಬಹುದು ಇದರಲ್ಲಿ.

ಹಾಗೆ ಇದರಲ್ಲಿ ನೀವು ಗಮನಿಸಬಹುದು ವೈಟ್ ಕಲರ್ ಬಣ್ಣ ಹಾಗೆ --

ಹಾಗೆ ಇದರ ಮುಂಭಾಗದಲ್ಲಿ ನೀವು ಒಂದು ದೇವರ ಫೋಟೋ ಸಹಿತ ಗಮನಿಸಬಹುದು.

ಚೇರು ಗಳು ಸಹಿತ ಗಮನಿಸಬಹುದು ಹಾಗೆ ಇದರ ಕೆಳಗಡೆ ನೀವು ಮ್ಯಾಟ್ ಸಹಿತ ಗಮನಿಸಬಹುದು ಇದರಲ್ಲಿ.

ನಾನು ನೋಡಿದ ಈ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಒಂದು ವಿಗ್ರಹವನ್ನು ನೋಡಬಹುದು ದೇವಿ ವಿಗ್ರಹ ಹಾಗೆ ಇದರಲ್ಲಿ --

ಸುತ್ತ ಮುತ್ತ ಬಲೂನ್ ಡೆಕೋರೇಷನ್ ಸಹಿತ ಗಮನಿಸಬಹುದು ಆರೆಂಜ್ ಕಲರ್ ಗ್ರೀನ್ ಕಲರ್ ವೈಟ್ ಕಲರ್ .

ಬಲೂನ್ನಿಂದ ಡೆಕೋರೇಷನ್ ಮಾಡಿರುವುದನ್ನು ಇದರಲ್ಲಿ ನೀವು ಗಮನಿಸಬಹುದು ಸುತ್ತಲೂ --

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಚೇರುಗಳನ್ನು ಹಾಗೆ ಕಬ್ಬಿಣದ ಚೇರ್ ಅಂತಾನೆ ಹೇಳಬಹುದು.

ಪ್ಯಾಂಟ್ಗಳನ್ನು ಗಮನಿಸಬಹುದು ಹಾಗೆ ಚೂಡಿದಾರನ್ನು ನೀವು ಗಮನಿಸಬಹುದು.

ಹಾಗೆ ಇದರ ಹಿಂಭಾಗ ಜನ ಕೂತುಕೊಳ್ಳುವುದಕ್ಕೆ ಜಾಗ ಸಹಿತ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು.

ಜಾರೊ ಬಂಡೆಯನ್ನು ನೀವು ಗಮನಿಸಬಹುದು ಹಾಗೆ ಇದರಲ್ಲಿ ಮಗು ಆಟ ಆಡುತ್ತಿರುವುದನ್ನು ಸಹಿತ ಇದರಲ್ಲಿ ನೀವು ಗಮನಿಸಬಹುದು.

ಸ್ಕೂಟಿ ಸ್ಕೂಟರ್ ಗಳನ್ನು ನೀವು ಗಮನಿಸಬಹುದು ಹಾಗೆ ಇಲ್ಲಿ ಜನಗಳು ನಿಂತಿರುವುದನ್ನು ಸಹಿತ ಇದರಲ್ಲಿ ನೀವು ಗಮನಿಸಬಹುದು.

ಮೇಲೆ ನೀವು ಗೋಪ್ರ ಸಹಿತ ಇದರಲ್ಲಿ ನೀವು ಗಮನಿಸಬಹುದು ಹಾಗೆ ಇದರ ಸುತ್ತ ಮುತ್ತಲು ರಸ್ತೆ ಸಹಿತ ನೋಡಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಕಲ್ಲಂಗಡಿ ಹಣ್ಣು ಹಾಗೆ ಇದರಲ್ಲಿ ನೀವು --

ಯ್ಯಾಪಲ್ ಸೀಬೆಕಾಯಿ ಮೂಸಂಬಿ ಕಿತ್ಲೇಹಣ್ಣು ದಾಳಿಂಬೆ ಹಣ್ಣು ಸಹಿತ ಇದರಲ್ಲಿ ಗಮನಿಸಬಹುದು.

ಹಾಗೆ ಬೂಸ್ಟ್ ಪ್ಯಾಕೇಟನ್ನು ಗಮನಿಸಬಹುದು ಕೊಫೀ ಪೌಡರನ್ನು ಗಮನಿಸಬಹುದು ಶಾಂಪೂ ಪ್ಯಾಕೆಟ್ಗಳನ್ನು ಇದರಲ್ಲಿ ನೀವು ಗಮನಿಸಬಹುದು.

ಪ್ಲಾಸ್ಟಿಕ್ ಆಟಸಾಮಾನ್ಗಳನ್ನು ಗಮನಿಸಬಹುದು ಹಾಗೆ ಗನ್ ಅನ್ನು ಗಮನಿಸಬಹುದು ಇದರಲ್ಲಿ --

ಹಾಗೆ ಇದೊಂದು ಬುಕ್ ಸ್ಟೋರ್ ಅಂತಾನೆ ಹೇಳಬಹುದು ಇದರಲ್ಲಿ ಫೆವಿಕ್ವಿಕ್ಕು ಗಮ್ಮು ಸಹಿತ ಇದರಲ್ಲಿ ನೀವು ಗಮನಿಸಬಹುದು.

ಹಾಗೆ ಕಾಮೌಡ್ ಸಹಿತ ಇದರಲ್ಲಿ ನೀವು ಗಮನಿಸಬಹುದು ಹಾಗೆ ಇದೊಂದು ದೊಡ್ಡದಾದ ಅಂಗಡಿಯನ್ನು ನೀವು ಇದರಲ್ಲಿ ಗಮನಿಸಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಶೋ ಗಿಡ ಅಂತಾನೆ ಹೇಳಬಹುದು ಇದರಲ್ಲಿ --

ಹಾಗೆ ಇದರಲ್ಲಿ ಲೈಟ್ ಕಂಬ ಸಹಿತ ಇದರಲ್ಲಿ ನೀವು ಗಮನಿಸಬಹುದು ಹಾಗೆ ಮರಗಳನ್ನು ಇದರಲ್ಲಿ ನೀವು ಗಮನಿಸಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಬಲೂನ್ನಿಂದ ಡೆಕೋರೇಷನ್ ಮಾಡಿರುವುದನ್ನು ಇದರಲ್ಲಿ ಗೋಲ್ಡನ್ ಬಲೂನ್ --

ಹಾಗೆ ವೈಟು ಪಿಂಕ್ ಕಲರ್ ಬಲೂನ್ನಿಂದ ಮಾಡಿರುವುದನ್ನು ಹಾಗೆ ಇದರಲ್ಲಿ ನೀವು ಮಿಕ್ಕಿ ಮೌಸ್ ಸಹಿತ ಇದರಲ್ಲಿ ನೀವು ಗಮನಿಸಬಹುದು ಮಿಕ್ಕಿ ಮೌಸ್ಗಳನ್ನು .

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಆರ್.ಕೆ ಕೋಲೆಜ್ ಒಫ್ --

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಸಲೂನ್ ಹಾಗೆ ಇದರಲ್ಲಿ ಹುಡುಗಿ ಹೇರ್ ಕಟ್ಟ್ ಮಾಡ್ಸಕೊಳ್ಳುತ್ತಿರುವುದನ್ನು ನೀವು ಗಮನಿಸಬಹುದು.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

ಹಾಗೆ ಈ ಅಂಕಲ್ ಇಲ್ಲಿ ನಿಂತುಕೊಂಡು ಫ್ಲೈಟ್ ಮುಂಭಾಗ ಫೋಟೋ ಹೊಡ್ಸಕೊಳ್ಳುತ್ತಿರುವುದನ್ನು ಗಮನಿಸಬಹುದು.

ಹಾಗೆ ಇದರಲ್ಲಿ ನೀವು ಜನ ಫ್ಲೈಟ್ ಹತ್ತುತ್ತಿರುವುದನ್ನು ನೀವು ಗಮನಿಸಬಹುದು .

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಎ.ಟಿ.ಎಮ್ ಕಾರ್ಡ್ ಮಿಷಿನ್ .

ನಾನು ನೋಡಿದ ಈ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಮೆಕಾನಿಕಲ್ ಅಂಗಡಿ.

ಇವರು ಚೆಕ್ ಮಾಡುತ್ತಿರುವುದನ್ನು ಇದರಲ್ಲಿ ನೀವು ಗಮನಿಸಬಹುದು ಹಾಗೆ ಇಲ್ಲೊಬ್ರು ಅಂಕಲ್ ಕೂತಿರುವುದನ್ನು ನೀವು ಗಮನಿಸಬಹುದು.

ಕ ಕಿಟಕಿಗಳನ್ನು ಗಮನಿಸಬಹುದು ಇಲ್ಲೊಬ್ಬರು ನಡೆದುಕೊಂಡು ಬರುತ್ತಿರುವುದನ್ನು ನೀವು ಇದರಲ್ಲಿ ಗಮನಿಸಬಹುದು.

ಹಾಗು ಜನಗಳು ನಿಂತಿರುವುದನ್ನು ಸಹಿತ ಇದರಲ್ಲಿ ನೀವು ಗಮನಿಸಬಹುದು ಹಾಗೆ ಮರಗಿಡಗಳನ್ನು ಗಮನಿಸಬಹುದು.